ಹಾ ಇಕ್ ತ್ತಾ ಇರೋದ್ನ ನಾವು ನೋಡಬಹುದು.

ಆ ಸ್ಕೂಲ್ ಅನ್ನು ನೋಡ ನೋಡತ್ತಾ ಇದ್ದಿವಿ.

ಆಹ್ ಆರ್ಟಿಫಿಷಿಯಲ್ ಚಿತಾ ಇದೆ ಮತ್ತು ಆರ್ಟಿಫಿಷಿಯಲ್ ದೊಡ್ಡ ದೊಡ್ಡದಾದ ಮರಗಳು.

ಈ ದೃಶ್ಯದಲ್ಲಿ ನಾವು ಒಂದು ದೊಡ್ಡ ಮೈದಾನದಲ್ಲಿ ಅಂತ ಅಂದ್ರೆ--

ಈ ದೃಶ್ಯದಲ್ಲಿ ನಾವು ಒಂದು ನದಿಯನ್ನು ನೋಡತ್ತಾ ಇದ್ದಿವಿ ಈ ನದಿಯ ಪಕ್ಕ.

ಈ ಚಿತ್ರದಲ್ಲಿ ನಾವು ಒಂದು ಜಿಮ್ ಅನ್ನು ನೋಡತ್ತಾ ಇದ್ದಿವಿ ಈ ಜಿಮ್ ಒಂದು ವ್ಯಾಯಾಮ ಶಾಲೆ.

ಹಲವಾರು ವಸ್ತುಗಳು ನಮಗೆ ಬೇತಾನ್ ಬೇಕಾದಂತಹ ಸಾಮಾಗ್ರಿಗಳು ಸಿಗುವಂತಹ ದೊಡ್ಡ ಸೂಪರ್ ಮಾರ್ಕೆಟ್ ಇದು.

ಈ ಕಾಡಿನ ಗೇಟ್ ಸದ್ಯಕ್ಕೆ ಕ್ಲೋಸ್ ಆಗಿದೆ ಒಳಗಡೆ ಹಸಿರಾದ --

ಗಿಡಮರಗಳಿಂದ ಕೂಡಿರುವ ಈ ಪಾರ್ಕ್ ಚನ್ನಾಗಿ ಕಾಣಸ್ --

ಉಮ್ ಬೋರ್ಡಿಂಗ್ ಮಾಡತ್ತಾ ಇರೋಡ್ನ್ ನಾವು ಈ ಚಿತ್ರದಲ್ಲಿ ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ದೇವಸ್ಥಾನವನ್ನ ನೋಡತ್ತಾ ಇದ್ದಿವಿ.

ಈ ದೃಶ್ಯದಲ್ಲಿ ನಾವು ಒಂದು ದೊಡ್ಡದಾದ ನದಿ ನದಿ ಮೇಲೆ ಇರುವ ಈ ಬ್ರಿಜ್ ಅನ್ನು ನೋಡಬಹುದು ಮತ್ತು ಅದರ ಪಕ್ಕ ಇರುವ--

ದೃಶ್ಯದಲ್ಲಿ ನಾವು ಒಂದು ದೊಡ್ಡದಾದ ಪಾರ್ಕಿನಲ್ಲಿರುವ --

ಈ ದೃಶ್ಯದಲ್ಲಿ ನಾವು ಒಂದು ಮುಸ್ಲಿಮ್ ಧರ್ಮದ ಮಸೀದಿಯ ಒಳಗಡೆ --

ಇರುವುದನ್ನು ನಾವು ನೋಡಬಹುದು ಇವರು ನಮಾಜ್ ಮಾಡುವುದಕ್ಕೆ--

ನೀರನ್ನು ಕೂಡಿತ್ತಾ ಇರೋದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು.

ಒಂದು ಚಿಕ್ಕದಾದಂತಹ ಜಾಗದಲ್ಲಿ ಸ್ವಲ್ಪ ನೀರು ಇರುವುದನ್ನು--

ಈ ದೃಶ್ಯದಲ್ಲಿ ಒಂದು ದೊಡ್ಡದಾದ ನದಿಯಲ್ಲಿ ಹಲವಾರು ಬೋಟ್ಸ್ ಗಳಿಂದಾ --

ದೊಡ್ಡ ದೊಡ್ಡದಾದಂತಹ ಗಿಡಗಳು ಇರುವುದನ್ನು ನೋಡಬಹುದು.

ಈ ಉಹ್ ರೋವನ್ನು ನೋಡತ್ತಾ ಇದ್ದಿವಿ.

ಆಹ್ ಮುದುಕರು ಅಲ್ಲಿಂದಾ ಇಚೆ ಬರುವುತ್ತಿರುವುದನ್ನು ನಾವು ಕಾಣತ್ತಾ ಇದ್ದಿವಿ.

ವೆಲ್ಕಮ್ ಟು ಸ್ಮಾರ್ಟ್ ವರ್ಕ್ ಶಾಪ್ ಅಂತ ಈ ಶೆಡ್ಡಿನಲ್ಲಿ ಹಲವಾರು ಕಾರ್ಸ್ ನಿಂತಿರೋದ್ನ್ ನಾವ್ ನೋಡಬಹುದು.

ಇರುವ ಅಂಗಡಿಯನ್ನು ನೋಡತ್ತಾ ಇದೀವಿ ಈ ಅಂಗಡಿಯ ಮುಂದೆ ಹಲವಾರು ಟೂ ವೀಲರಸ್ ಪಾರ್ಕಿಂಗ್ ಮಾಡಿರೊದ್ನ್ ನೋಡಬಹುದು.

ಬರದಿರೋದನ್ ಮತ್ತು ಅದರ ಸ್ವಲ್ಪ ಕೊಶ್ಚನ್ಷ್ ನಾವು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಚಿಕ್ಕದಾದ ಸಲೂನ್ ಅನ್ನು ನೋಡ್ತಾ ಇದೀವಿ ಇದು ಹುಡುಗರ ಸಲೂನ್ ಇಲ್ಲಿ.

ಈ ಚಿತ್ರದಲ್ಲಿ ನಾವು ಒಂದು ಪಟಾಕಿ ಅಂಗಡಿಯನ್ನು ನೋಡತ್ತಾ ಇದೀವಿ ಈ ಪಟಾಕಿಯ ಅಂಗಡಿಯ ಹೆಸರು ಸಂತೋಷ್ ಪಟಾಕಿ ಅಂತ.

ಇದರ ಮೇಲೆ ಒಂದು ಚಿಕ್ಕ ಮಕ್ಕಳ ಫೋಟೋಸ್ ಹಾಕಿದ್ದಾರೆ ಮತ್ತು ಕಾಂಟಾಕ್ಟ್ ನಂಬರು ಸಹ ಇದೆ.

ಚೇರ್ ಟೇಬಲ್ಸ್ ಇದೆ ನಿಮಗೆ ಬೇಕಾದಂತಹ ಸ್ವೀಟ್ಸ್ ಇಲ್ಲಿ ಸಿಗುತ್ತದೆ.

ಕಾರಂಜಿಯು ನಾವು ನೋಡಬಹುದು ಮತ್ತು ಹಲವಾರು ಪ್ರಯಾಣಿಕರು ಇದನ್ನು ನೋಡುವುದಕ್ಕೆ ಕುಳಿತಿರುವುದನ್ನು ನೋಡಬಹುದು --